ಹಲವಾರು ಬೈಕ್ ಗಳು ಕಾಣಿಸುತ್ತಿವೆ ಬೈಕ್ ಅನ್ನು ರಿಪೇರಿ ಮಾಡುವ ಮನುಷ್ಯ ಕಾಣಿಸುತ್ತಿದ್ದಾನೆ.

ಟೇಬಲ್ ಮೇಲೆ ವಸ್ತುಗಳು ಇರುವುದು ಕಾಣಿಸುತ್ತಿದೆ.

ಇದರ ಮುಂದೆ ಎರಡು ಚೇರ್ ಗಳು ಇರುವುದು ಕಾಣಿಸುತ್ತಿದೆ ಒಂದು ಕಿಟಕಿ ಕಾಣಿಸುತ್ತಿದೆ.

ಫಿಶ್ ಅನ್ನು ತೆಗೆದುಕೊಳ್ಳುವ ಮನುಷ್ಯ ಕಾಣಿಸುತ್ತಿದ್ದಾನೆ.

ಎರಡು ಕಾರ್ ಗಳು ಕಾಣಿಸುತ್ತಿವೆ ಮೂವರು ಮನುಷ್ಯರು ಕಾಣಿಸುತ್ತಿದ್ದಾರೆ.

ಮಾಡಿರೋದು ಕಾಣುತ್ತಿದೆ ಮತ್ ಹಲವಾರು ಮನುಷ್ಯರು ಇರೋದು ಕಾಣಿಸುತ್ತಿದೆ.

ಮರದ ಕೊಂಬೆಗಳು ಕಾಣಿಸುತ್ತಿವೆ ಮರದ ಕೆಳಗೆ--

ಕಾಣಿಸುತ್ತಿದೆ ಪಕ್ಕದಲ್ಲಿ ಒಂದು ಶಾಪ್ --

ಎಲೆಗಳಿಂದ ಡೆಕೋರೇಷನ್ ಮಾಡಿ ಮಾಡಿರುವುದು ಕಾಣಿಸುತ್ತಿದೆ.

ಅದಕ್ಕೆ ಒಂದು ದೊಡ್ಡ ಗೇಟ್ ಕಾಣಿಸುತ್ತಿದೆ.

ತಿದು ಚಿತ್ರವೊಂದು ಸಮಾರಂಭವಾಗಿದ್ದು ಇದರಲ್ಲಿ ಹ್ಞಾ ಡೆಕೋರೇಷನ್ ಮಾಡಿದಂತ ಪೆಂಡಾಲ್ ಗಳು ಕಾಣಿಸುತ್ತಿವೆ ಮತ್ತು ಬಲುನಿನ ಒಂದು ಡೆಕೋರೇಷನ್ ಕಾಣಿಸುತ್ತಿದೆ.

ಕೆಂಪು ಕಲರಿನ ಚೇರ್ ಗಳು ಕಾಣಿಸುತ್ತಿವೆ ಮರಗಳು ಕಾಣಿಸುತ್ತಿವೆ ಒಬ್ಬ ಅಜ್ಜ ಕಾಣಿಸುತ್ತಿದ್ದಾನೆ.

ಕಬ್ಬಿಣದ ಗೇಟ್ ಗಳು ಕಾಣಿಸ್ತಾ ಇವೆ ಗಿಡಗಳು ಕಾಣಿಸ್ತಾ ಇವೆ.

ಮತ್ತು ಗ್ರೀನ್ ಕಲರಿನ ಕವರ್ಸ್ ಗಳು ಕಾಣಿಸುತ್ತಿವೆ.